ಇದು ಒಂದು ದೊಡ್ಡದಾದ ಅಪಾರ್ಟ್ಮೆಂಟ್ ಇದೆ.

ಹಾಗೆ ಮೂರು ಛತ್ರಿಗಳ ನ್ನು ಅಳವಡಿಸಿದ್ದಾರೆ.

ಬ್ಲಾಕ್ ಕಲರ್ ಮತ್ತೆ ವೈಟ್ ಕಲರ್ ದು ಬಣ್ಣವನ್ನು ಹಚ್ಚಿದ್ದಾರೆ.

ಟೇಬಲ್ ಮ್ಯಾಗಡೆ ನೀರಿನ್ ಬಾಟಲ್ ಮತ್ತು ಬುಕ್ಸ್ ಅನ್ನು ಇಟ್ಟಿದ್ದಾರೆ.

ಅದರಲ್ಲಿ ಕೆಂಪು ಬಣ್ಣದ ಗಾಡಿಯು ಕೂಡ ಇದೆ ಬೂದಿ ಬಣ್ಣದ ಗಾಡಿ ಇದೆ ಪಕ್ಕದಲ್ಲಿ ಬಿಲ್ಡಿಂಗ್ ಗಳಿವೆ ಗಿಡ ಮರಗಳಿವೆ.

ಈ ಗಾಡಿಯ ಮೇಲೆ ಒಂದು ಚಿತ್ರವನ್ನು ಹಾಕಿದ್ದಾರೆ.

ಮತ್ತು ಕಂಬಿಯಿಂದ ರೆಡಿ ಮಾಡಿರೋದೊಂದು ದೊಡ್ಡದು ಕಂಬ ಇದೆ.

ಟೈಲ್ಸ್ ಇಂದ ರಡಿ ಮಾಡಿರೋ ಕಂಬ ಇದೆ.

ಪಿಂಕ್ ಕಲರ್ ಒಂದ್ ಬೋರ್ಡ್ ಇದೆ. ಲೈಟ್ಗಳ್ ಆನ್ ಇದೆ.

ಮತ್ತೆ ಹ ಬಟ್ಟೆ ಹೋಲಿಯುವವರು ಕಾಣಿಸುತ್ತಿದ್ದಾರೆ ಇದ್ರಲ್ಲಿ.

ಈ ಇದು ಒಂದು ಎಲೆಕ್ಟ್ರಿಕಲ್ ಆಟೋ ಆಗಿದೆ.

ಅಕ್ಕ ಪಕ್ಕ ಎರಡು ಛತ್ರಿಯ ತರ ಅಂಟಿಸಿದ್ದಾರೆ.

ಸತ್ತು ಹೋಗಿದ್ದಾವೆ ಮತ್ತು ಕಪ್ಪು ಬಣ್ಣದ ಒಂದು ದಾರವನ್ನು ಇಟ್ಟಿದ್ದಾರೆ ಒಂದು ಬಕೆಟ್ ಇದೆ.

ಇಲ್ಲಿ ಜನರುಗಳು ಒಗ್ಗೂಡಿ ಜಾತ್ರೆ ಮಾಡೋ ತರ ಇದೆ.

ಯಾರ್ ಯಾರೋ ಸನ್ಮಾನ ಮಾಡಿರೋ ಫೋಟೋ ಇದೆ ಪಕ್ಕದಲ್ಲಿ ಒಂದು ರೂಮ್ ಇದೆ ಆ ರೂಮಿಗೆ ಚೀಲಿ ಹಾಕಿದ್ದಾರೆ.

ಇದರ ಪಕ್ಕದಲ್ಲಿ ಕೂಡ ಕಲರ್ ಕಲರ್ ಬಟ್ಟೆಗಳು ಅಳವಡಿಸಿದ್ದಾರೆ.

ಹಿಂದುಗಡೆ ಜನಗಳು ನಿಂತಿದ್ದಾರೆ ಕಟಿಂಗ್ ಶಾಪ್ ತರ ಇದೆ ಇದು.